ಇದು ಒಂದು ರೆಸ್ಟೋರೆಂಟ್ ನೋಡಿ ಸಿಂಪಲಾಗಿ ದೆ ಗೋಡೆ ಮೇಲೆ ಬರ್ದೇದಾರೆ ಎಸ್ ಯು ಕ್ಯಾನ್ ಬಯ್ ಲವ್ ಅಂತ ಇದೆ ಬಟ್ ಯಾರು ಲವ್ನ ಖರೀದಿ ಮಾಡಕ್ ಆಗಲ್ಲಾ.